ಈ ಚಿತ್ರದಲ್ಲಿ ಒಂದು ಕಿರಾಣಿ ಅಂಗಡಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಮೂರು ಬಿಲ್ಡಿಂಗ್ ಗಳಿವೆ ಎರಡು ಲೈಟ್ ಇನ ಬಿಲ್ಡಿಂಗ್ ಗಳಿವೆ.

ವರು ಕಾಣಿಸುತ್ತಿದ್ದಾರೆ ರಂಗೋಲಿಯಿಂದ ಮಾಡಿದ ಭಾರತ ಮತ್ತು ಕರ್ನಾಟಕದ ಚಿತ್ರ ಕಾಣಿಸುತ್ತಿದೆ ಸರ್ಕಾರಿ --

ಈ ಚಿತ್ತದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಔಷದಿ ಅಂಗಡಿ ಮತ್ತು ಮೆಡಿಕಲ್ ಶಾಪ್ ಎನ್ನುವ ಪೋಸ್ಛರ್ ಕಾಣಿಸುತಿದೆ.

ಮತ್ತು ಒಂದು ಬಾಗಿಲು ಬಾಗಿಲು ಕಾಣಿಸುತ್ತಿದೆ.

ಮ ಆ ಎಲ್ಲಾರು ಮುಖ ಬ್ಲರ್ ಆಗಿದೆ ಇದರ ಹಿಂದೆ ಇಟ್ಟಂಗಿಯ ಕಟ್ಟಡವಿದೆ ಹಲವಾರು ಗಿಡಗಳಿದ್ದಾವೆ.

ಈ ಚಿತ್ರದಲ್ಲಿ ಒಂದು ಕಾರು ಮತ್ತು ಒಬ್ಬ ಮನುಷ್ಯ ಮೆಟ್ಟಿಲಿಗಳು --